ಕಟ್ಟೆಗಳ್ನ ಹಾಕಿದ್ದಾರೆ ಆ ಕಡೆ ಯೆಲ್ಲೊ ಕಲರ್ ಟ್ರೈನ್ ಕಾಣಿಸ್ತಿದೆ ಈ ಕಡೆ ಬ್ಲೂ ಕಲರ್ ಟ್ರೈನ್ ಕಾಣಿಸ್ತಿದೆ. ಮೇಲೆ ಸಿಲ್ವರ್ --

ಯಾವ್ದೋ ಒಂದು ಫಕ್ಷನ್ ಇಲ್ಲ ಸ್ಪೋರ್ಟ್ಸ್ ಈವೆಂಟ್ ನಡೀತಾ ಇದೆ. ಅದನ್ನ ಬಾನೆರೆಲ್ಲಾ ಹಾಕಿದ್ದಾರೆ. ಬೈಕ್ ಇದೆ ಸ್ಕೂಟಿ ಇದೆ ಸೈಕಲ್ ಇದೆ.